ಆ ಇದು ನೋಡಕೆ ನೀರಿನ್ನು ಅಷ್ಟು ಬಂದಿಲ್ಲ ಇಕಡೆ ಡ್ಯಾಮ್ ಯಲ್ಲ ಫ್ರೀ ಎಂಪ್ಟಿ ಇದೆ ನೀರು ಕಡಿಮೆ ಇದೆ ಆಗಾಗಿ ಆಕಡೆ ಗಿಡ ಮರಗುಳೆಲ್ಲ ಚನಗಿದಾವ್ ಹಾಳಾಗಕ್ ನಾಟ್ ಬ್ಯಾಡ್ ಅಂತ ಅನ್ಸತ್ತೆ ಇಟ್ಸ್ ವೆರಿ ಗುಡ್ ಚನಗಿದೆ ನೋಡಕೆ.

ಇದು ಬಂದ್ಬಿಟ್ಟು ನ್ಯೂ ಜಿ.ಕೆ ಬಾಬಾ ಕಂಮ್ಯುನಿಕೇಷನ್ಸ್ ಅಂತ ಹೇಳ್ಬಿಟ್ಟು ಕಂಮ್ಯುನಿಕೇಷನ್ಸ್ ಮಿನ್ಸ ಎಲೆಕ್ಟ್ರಿಕ್ ಐಟೆಮ್ಸ ಸೇಲ್ಸ್ ಮಾಡೋದು ಅಂದ್ರೆ ಮೊಬೈಲ್ ಮೊಬೈಲ್ ಅಚ್ಛೇಸ್ಸೋರಿಸ್ ಎಲ್ಲ ಸೇಲ್ಸ್ ಮಾಡೋ ಶಾಪ್ ಇದೆ ಬಾಬಾ ಅಂತ ಜಿ.ಕೆ ಬಾಬಾ ಅಂತ ಚೆನ್ನಾಗಿದೆ .

ಇದು ಬಂದ್ಬಿಟ್ಟು ಒಕ್ಕಸಿಯೊನ್ಸ್ ಅಂತ ಇದೆ ಗಿಫ್ಟ್ ಸೆಂಟರ್ ಇದು ಒಚ್ಚಸಿಯೋನ್ ಅಂತ ಗಿಫ್ಟ್ ಸೆಂಟರ್ ಇದು ನೇಮ್ ಚೆನ್ನಾಗಿದೆ ಒಕ್ಕಸಿಯೊನ್ಸ್ ಇಲ್ಲಿ ಪೆರ್ಫ್ಯೂಮ್ಸ್ ಆಂಡ ವಾಚ್ಅಸ ಬೆಲ್ಟ್ಸ್ ಎಸ್ಕೆಟ್ರಾ ಎಲ್ಲ ಐಟೆಮ್ಸ ಸಿಗುತ್ತೆ .

ಇದು ಬಂದ್ಬಿಟ್ಟು ಗಿಫ್ಟ್‌ ಹೌಸು ಗಿಫ್ಟ್ ಹೌಸ್ ಸೈಡ್ನಲ್ಲಿ ಗುಡ್ ಲಕ್ ಅಂತ ಗುಡ್ ಲಕ್ ಅಂತ ಗಿಫ್ಟ್ ಹೌಸು ಚೆನ್ನಾಗಿದೆ ಇದು ಬಂದ್ಬಿಟ್ಟು ಏನೋ ಕಟ್ಟಿದ್ದಾರೆ ಎಲ್ಲ ಆಲ್ ಎಕ್ಸ್ಕ್ಲೂಸಿವ್ ಗಿಫ್ಟ್ಸ್ ಅಂಡ್ ವಸ್ತು ರಿಲೇಟೆಡ್ .

'' ಗಿಫ್ಟ್ಸ್ ಅವೈಲಬಲ್ ಹಿಯರ್ ಅಂತ ಕೊಟ್ಟಿದಾರೆ ಒಂದು ಬಾಕ್ಸ್ ಮತ್ತೆ ಐಟೆಮ್ಸ ಏನೋ ಇದಾವೆ ಅಲ್ಲ ಅದೆಲ್ಲ ಸಿಗುತ್ತೆ ಚೆನ್ನಗಿದೆ ನೋಡೋಕೆ ಗುಡ್ ಲಕ್ ಐಸ್ ವೆರಿ ಗುಡ್ ಲಕ್ ಅಂತ ಅನ್ಸುತ್ತೆ ಇಟ್ಸ್ ವೆರಿ ಗುಡ್ ಚೆನ್ನಾಗಿದೆ ನೇಮ್ ಪ್ಲೇಟ್ ''

ಇದು ಬಂದ್ಬಿಟ್ಟು ಮಲಿಕ್ ಮ್ಯಾನುಫ್ಯಾಕ್ಟ್ರ್ರ್ ಅಂಡ್ ದಿ ಕ್ರಾಫ್ಟ್ ಅಂಡ್ ಕೇರಿಂಗ್ ಅಂತ ಇದೆ ಎಲ್ಲ ಸೇಲ್ಸ್ ಮಾಡ್ತಾಇದ್ದಾರೆ ಮ್ಯಾನುಫ್ಯಾಕ್ಟ್ರ್ರ್ ರರ ಅಂತೇ ಮಲಿಕ್ ಅಂತ ಮೀನ್ಸ್ ವುಡನ್ ವರ್ಕ್ ಮಾಡ್ತಾರಲ್ಲ ಅದೆಲ್ಲ--

ಇದು ಗೊತ್ತಲ್ಲ ನಮ್ಮ ಸ್ಪೈಡರ್ಮ್ಯಾನ್ ಸೂಪರ್ಮ್ಯಾನ್ ಅಂತಾರಲ್ಲ ಅವರ ಮೂರ್ತಿಯನ್ನ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡೋಕೆ ಅವರ ಡ್ರೆಸ್ ವೇಯ್ ಲುಕ್ಸ್ ಆಕ್ಟ್ನಳ್ಳಿಲಿ ಅವರ ಡ್ರೆಸ್ ವೆರಿ ಲುಕ್ಸ್ ಅಹ್ ರೆಡ್ ಕಲರ್ --

ಇದು ಬಂದ್ಬಿಟ್ಟು ನಮ್ಮ ದೇವ ಒಂದರ ಪಾರ್ವತಿಯ ಮಹಾಕಾಳಿಯ ರೂಪದಲ್ಲಿ ಮಹಾಕಾಳಿಯ ರೂಪ ಇದು ತುಂಬ ಕಾಳಿ ಹೇಗೆ ದೃಷ್ಟ ಸಂಹಾರಕ್ಕಾಗಿ --

ಭಿನ್ನವಾದ ಅವತಾರವನ್ನು ಹೊತ್ತಿದಾಳೆ ಸಿಂಹದ ಮೇಲೆ ಕುಂತ್ಕೊಂಡಿದ್ದಾಳೆ ತುಂಬಾ ಕೈಗಳಿದ್ದಾವೆ ಭಯಂಕರವಾದ ಮುಖ ಕಣ್ಣು ರುದ್ರಾವತಾರ ಚೆನ್ನಾಗಿದೆ ನೋಡೋಕೆ ಶಿ ಐಸ್ ‌ ವೆರಿ ಗುಡ್ .

ಬಿಲ್ಡಿಂಗ್ ಹಳೇದಾಗಿದೆ ಆದರೂ ಚೆನ್ನಾಗಿದೆ ನೋಡೋಕೆ ಗಿಡ ಮರಗಳೆಲ್ಲ ಒಂದ್ ಸೈಡ್ ಕೂಡಿದೊಂದು ದೊಡ್ಡ ಮರ ಕಾಣ್ತಿದೆ ಈಕಡೆ ಹಾಗೆ ರೋಡ್ ಎಲ್ಲ ಚೆನ್ನಾಗಿದೆ ಕ್ವೀನಾ ಗಿದೇ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿದೆ ನೋಡೋಕೆ ಇಟ್ಸ್ ವೆರಿ ಗುಡ್ ಅಂತಾನೆ ಹೇಳ್ಬಹುದು .

ಈ ಬಿಲ್ಡಿಂಗ್ ಚೆನ್ನಾಗಿದೆ ಗೇಟ್ ಬ್ಲಾಕ್ ಕಲರ್ ಇದೆ ರೋಡ್ ಎಲ್ಲ ತುಂಬ ಚೆನ್ನಾಗಿದೆ ರೋಡ್ ಅತ್ರ ಒಂದು ಅಂಗಡಿ ಇದೆ ಹೊರಗಡೆ ಚೆನ್ನಾಗಿದೆ ನೋಡೋಕೆ ರೊಡ ಕ್ಲೀನ್ನೆಸ್ ಆಗಿದೆ ಸ್ಕೂಲ್‌ ಇಸ್ ವೆರಿ ಗುಡ್ ಅಂತ --

ಚೆನ್ನಾಗಿದೆ ಗೇಮ್ಇಗೆ ಗೇಮ್ ಎಲ್ಲರು ಹುಡುಗರು ಎಲ್ಲರು ಆಟಾಡುತಾರೆ ಇದು ವೆರಿ ಚೆನ್ನಾಗಿದೆ ಗೇಮ್ ಇದು ಎಲ್ಲಾನು ಆಕ್ಟಿವ್ ಆಗಿ ಇಂವೊಲ್ವ್ ಆಗೋ ಗೇಮ್ ಇದು ಬಾಸ್ಕೆಟ್ ಬಾಲ್ ಇಟ್ಸ್ ವೆರಿ ನೈಸ್ ಅಂತ ಅನ್ಸುತ್ತೆ ಚೆನ್ನಾಗಿದೆ ನೋಡೋದಿಕ್ಕೆ .

ಇದರಲ್ಲಿ ಶಿವಮಾಲೆ ಹಾಕಿಕೊಂಡು ಜಂಟಿಯನ್ನ ಬಿಟ್ಕೊಂಡು ತುಂಬ ಇಟ್ಕೊಂಡುಇದಾನೆ ನೀಲಕಂಠನಾಗಿ ನಿಂತಿದ್ದಾನೆ ನೀಲಿಯಾಗಿದೆ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಯಾವದೋ ಪಾರ್ಕ್ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ.